ಅದರಿಂದ ನಾವು ಉ ಆ ನಮ್ಮ ಹಿಂದೂ ಧರ್ಮ ಬಿಟ್ಟು ಬಿಟ್ಟು ಬೌದಿಸ್ ಗೆ ಕನ್ವರ್ಟ್ ಆಗ್ತಾ ಇದ್ದೀವಿ.

ಅವಾಗವಾಗ ನಾವು ಹೊಲಕ್ಕೆ ನಮಗೆ ಎತ್ತುಗಳನ್ನ ಬಳಸ್ತಾ ಇದ್ವಿ ಈಗ್ಲೂ --

ಕುರಿ ಸಾಕೋಣ ಆಗಿನ ಕಾ ಕಾಲದಲ್ಲಿ ಕುರುಬರು ಅನ್ನೋ ತರ ಏನಿಲ್ಲ ಎಲ್ಲರು ಸಾಕ್ತಿದ್ರು ಅದರಿಂದ ನಮ್ಮ್ ಮನೆಗೆ ಹಾಲು ತುಪ್ಪ ಎಲ್ಲ ಬರ್ತಾ ಇತ್ತು.

ನಮ್ಮೂರ ಕೆರೆಯಿಂದ ಎಲ್ಲ ಒಂದು ನಾಲ್ಕೈದು ಊರಿಗೆ ಸೊ ನೀರು ಸಿಗುತ್ತೆ .

ನಾವು ಎಲ್ಲೆಲ್ಲಿ ಬೇಕಲ್ಲಿ ಗಾಡಿಯಲ್ಲಿ ಹೋಗುವಾಗ ಯಾವುದೇ ಫಂಕ್ಷನ್ ಗೆ ಯಾವುದೇ ಒಬ್ಬ ಗುಡ್ಡ ಕಾಡು ಆ ಟೂರಿಸಂ ಹೋದಾಗ ನಾವು ತಕೋಣಕ್ಕೆ ಹೋಗಿ--

ಕಂಪ್ಯೂಟರ್ ಅಂದ್ರೆ ಗಣಕ ಯಂತ್ರ ನಮಗೆ ಎಷ್ಟು ಉಪಯೋಗಪ್ಪ ಅಂದ್ರೆ ನಮ್ದು ತಾ ತಲೆಗಿಂತ ಕಂಪ್ಯೂಟರ್ ಚಿಪ್ ಏ ಮೇನ್ ಈಗ.

ಅಲ ಓ.ಪಿ ಗೆ ಬಾಳ ಹೋಗೋದು ಆದರೆ ಅಲೆ ಅಲ್ಲೇ ನೋಡಿದ್ದೀವಿ ಅಲ್ಲಿ ಬಾಳ ನಮಗೆ ಹತ್ರ ಆಗುತ್ತೆ ಅಂದ್ರು ಓ.ಪಿ ನೇ ಓ.ಪಿ ನಲ್ಲೂ ಬಾಳ ಚೆ ಚೆನ್ನಾಗಿ ನೋಡ್ತಾರೆ ಜನಗಳೊನ್ನ .

ಏನಾಗಲಿ ನಮಗೆ ಇಲ್ಲೇ ಸಿಗುತ್ತವೆ ಇಲ್ಲಿ ಸಿಕ್ಲಿಲ್ಲ ಅಂದ್ರು ಎಲ್ಲ ನಾಳೆ ಯೂಸ್ ಮಾಡಬೋದು ತಗೊಂಬರ್ಬೋದು.

ನಾವು ಯಾವ ಯಾವುದೇ ಒಂದು ಕೈ ಕೆಲಸ ಕೈ ಕೆಲಸ ಮಾಡಿ ಕೊಟ್ರೆ ಇವರು ನಮಗೆ ಹಾಕೋದೇ ಸಂಬಳ ಹಾಕೋದೇ ಬ್ಯಾಂಕ್ ಲ್ಲಿ ಹಾಕ್ತಾರೆ .

ಆ ತರ ಮನೆ ಮನೆಗೆ ಬಂದು ಡೆಲಿವರಿ ಕೂಡ ಮಾಡ್ತಾರೆ ನಂದಿನಿ ಹಾಲಿನವರು ತುಂಬಾ ಜನಕ್ಕೆ ಉಪಯೋಗ .